ಮತ್ತ ಅವ್ರು ಮೀನುಗಾರರು ಬಹಳ ಕಷ್ಟ ಪಟ್ಟಿರ್ತಾರ ಅದೊಂದು ಸ್ವಲ್ಪ ಮೇನ್ ತಗೊಂಡ್ ಬರಕ್ಕ ಮೀನ್ ತಿಂದ್ರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮೀನ್ ತಿನ್ನಬೇಕ್.

ಇದೊಂದು ಆಟದ ಶೈಲಿಯಾಗಿದೆ. ಅಹ್ ಇಲ್ಲಿ ಚಿಕ್ಕ ಮಕ್ಕಳಲ್ಲೂ ಅಷ್ಟೇ ಅಲ್ದೆ ದೊಡ್ಡವರು ಆಡಬಹುದು ಮತ್ತೆ ವಯಸ್ಸಾದವರು ಆಡಬಹುದು. ಈ ಆಟಕ್ಕೆ ಯಾವುದೇ ವಯಸ್ಸಿಲ್ಲ ಮಿತಿ ಇರಂಗಿಲ್ಲ ಇದು ಮಾಡಿದ್ರೆ ಮನರಂಜನೆ ಸಿಕ್ಕತಿ.

ಎಲ್ಲ ಬಾಲ ಇದಾವು ಇಂತ ಸ್ಥಳ ಒಳಗ ಪಕ್ಷಿಗಳಿಗೂನೂ ಇರಕ ಚಲೋ ಅನಸ್ತತಿ ಮನಸ್ ಬರ್ತತಿ ಇಂತ ಸ್ಥಳದೊಳಗ ಗಾಳಿ ಶುದ್ಧವಾಗಿರ್ತತಿ ಪರಿಶುದ್ಧ ವಾಗಿರ್ತತಿ.

ಇದರೊಳಗ ಅಹ್ ಎಲ್ಲ ಮನೆಗೆ ಬೇಕಾದಂತ ಸಾಮಗ್ರಿಗಳು ಸಿಕ್ತಾವ ಸಮಾನ್ ಸಿಕ್ತಾವ. ಉದಾಹರಣೆಗೆ ಅಕ್ಕಿ ಬೇಳೆ ಇವೆಲ್ಲವೂ ಇಲ್ಲಿ ಸಿಕ್ತಾವ.

ಇಲ್ಲಿ ಎಲ್ಲಾ ತರಹದ ಸೊಪ್ಪು ಸದೆಗಳಲ್ಲ ಸಿಕ್ತಾ ವ ಅಹ್ ಅಹ್ ಇದನ್ನ ತಿಂದ್ರೆ ದೇಹಕ್ಕೆ ಶಕ್ತಿ ಬರ್ತತಿ ಇಲ್ಲಿ ಎಲ್ಲಾ ತರಹದ ಹಸಿ ತರಕಾರಿಗಳು ಎಲ್ಲ ಸಿಗುತ್ತವ

ಇದು ಒಂದು ರೈಲು ನಿಲ್ದಾಣದ ಚಿತ್ರವಾಗೈತಿ. ಇಲ್ಲಿ ಅನೇಕ ರೈಲುಗಳು ಬರ್ತಾವಾ.

ಈ ಚಿತ್ರದೊಳಗ ನಾವು ಒಂದು ಉದ್ಯಾನವನ್ನು ಕಾಣಬಹುದು . ಅಲ್ಲಿ ಜಿಂಕೆಗಳು ಮತ್ತೆ ಗಿಡಗಳನ್ನು ಕಾಣಬಹುದು. ಉದ್ಯಾನವನ ಅನ್ನೋದು ನಮಗೊಂದು ಶುದ್ಧ ಗಾಳಿಯನ್ನು ನೀಡುತ್ತ.